ಲಿಬ್ರೆ ಆಫಿಸ್ ಕ್ಯಾಲ್ಕ್ ನಲ್ಲಿನ ಸೂತ್ರಗಳು ಮತ್ತು ಅವುಗಳ ಫಂಕ್ಷನ್ ಗಳ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ನಿಬಂಧನಾತ್ಮಕ ಆಪರೇಟರ್ ಗಳ ಬಗ್ಗೆ ಐಎಫ್ ಮತ್ತು ಒರ್ ಹೇಳಿಕೆಗಳ ಉಪಯೋಗ ಮೂಲಭೂತವಾದ ಸಂಖ್ಯಾಶಾಸ್ತ್ರದ ಕಾರ್ಯಗಳಫಂಕ್ಷನ್ ಬಗ್ಗೆ ಹಾಗೂ ಸಂಖ್ಯೆಗಳನ್ನು ಸರಿಹೊಂದಿಸಲು ಕಲಿಯಲಿದ್ದೇವೆ
ಇಲ್ಲಿ ನಾವು ಉಬಂಟು ಲಿನಕ್ಸ್ ನ 1004 ಆವೃತ್ತಿಯನ್ನು ಮತ್ತು ಲಿಬ್ರೆ ಆಫಿಸ್ ಸೂಟ್ ನ 334 ಆವೃತ್ತಿಯನ್ನು ಬಳಸುತ್ತಿದ್ದೇವೆ
ನಾವು ಈಗಾಗಲೇ ಅಂಕಗಣಿತದ ಮೂಲಭೂತ ಕಾರ್ಯಗಳಾದ ದತ್ತಾಂಶಗಳ ಕೂಡುವಿಕೆ ಕಳೆಯುವಿಕೆ ಮತ್ತು ಸರಾಸರಿಗಳ ಕಂಡುಹಿಡಿಯುವಿಕೆಯನ್ನು ಕಲಿತಿದ್ದೇವೆ
ಈಗ ಇನ್ನಿತರ ಕೆಲ ಉಪಯುಕ್ತ ಕಾರ್ಯಗಳನ್ನು ಕಲಿಯೋಣ
ಅವುಗಳಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಆಪರೇಟರ್ ಎಂದರೆ ನಿಬಂಧನಾತ್ಮಕ ಆಪರೇಟರ್
ನಿಬಂಧನಾತ್ಮಕ ಆಪರೇಟರ್ ಗಳು ದತ್ತಾಂಶಗಳ ಮೇಲೆ ಬಳಕೆದಾರನ ನಿಬಂಧೆನಗಳನ್ನುಕಂಡೀಶನ್ ಪರಿಶೀಲಿಸುತ್ತವೆ
ಮತ್ತು ಟ್ರೂ ಅಥವಾ ಫಾಲ್ಸೆ ಎಂದು ಫಲಿತಾಂಶವನ್ನು ಪ್ರಕಟಪಡಿಸುತ್ತವೆ
personal finance trackerಒಡಿಎಸ್ ಅನ್ನು ಓಪನ್ ಮಾಡೋಣ
ಇಲ್ಲಿ ಕೋಸ್ಟ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕೆಲವು ವಸ್ತುಗಳ ಬೆಲೆಗಳನ್ನು ಪಟ್ಟಿ ಮಾಡಿದ್ದೇವೆ
ಅಲ್ಲಿಗೆ ನಿಬಂಧನಾತ್ಮಕ ಆಪರೇಟರ್ ಅನ್ನು ಅನ್ವಯಸಿ ಬಂದ ಫಲಿತಾಂಶವನ್ನು ವಿಮರ್ಶಿಸೋಣ
ಬ್10 ಕೋಶವನ್ನು ಕ್ಲಿಕ್ ಮಾಡಿ ಮತ್ತು ಅದರೊಳಗೆ ಕಂಡೀಷನ್ ರಿಸಲ್ಟ್ ಎಂದು ಟೈಪ್ ಮಾಡಿ
ಈಗ ಸಿಎ10 ಸೆಲ್ ಅನ್ನು ಕ್ಲಿಕ್ಕಿಸಿ
ಈ ಸೆಲ್ ನಲ್ಲಿ ಈ ಮೇಲಿನ ಬೆಲೆಗಳಿಗೆ ನಿಬಂಧನಾತ್ಮಕ ಫಲಿತಾಂಶವು ಅನ್ವಯವಾಗುತ್ತದೆ ಮತ್ತು ಈ ಸೆಲ್ ನಲ್ಲಿ ಅದು ಪ್ರದರ್ಶಿತವಾಗಲಿದೆ
ಹೌಸ್ ರೆಂಟ್ ನ ಬೆಲೆ 6000 ರೂಪಾಯಿಗಳು ಹಾಗು ಎಲೆಕ್ಟ್ರಿಸಿಟಿ ಬಿಲ್ ನ ಬೆಲೆಯು 800 ರೂಪಾಯಿಗಳೆಂದು ಗಮನಿಸಿ
ಹೌಸ್ ರೆಂಟ್ ನ ಬೆಲೆಯು ಎಲೆಕ್ಟ್ರಿಸಿಟಿ ಬಿಲ್ ನ ಬೆಲೆಗಿಂತ ಅಧಿಕವಾಗಿದೆ
ನಾವು ಅವುಗಳ ಮೆಲೆ ವಿವಿಧ ನಿಬಂಧನೆಗಳನ್ನು ಅನ್ವಯಿಸಿ ಫಲಿತಾಂಶಗಳನ್ನು ಪಡೆಯಬಹುದು
ಸಿಎ10 ಸೆಲ್ ಅನ್ನು ಕ್ಲಿಕ್ಕಿಸಿ
ಈ ಸೆಲ್ ನಲ್ಲಿ ಸಮ ಚಿನ್ಹೆ ಸಿಎ3 ಗ್ರೇಟರ್ ದೆನ್ ಸಿಎ4 ಎನ್ನುವ ನಿಬಂಧನೆಯನ್ನು ಟೈಪ್ ಮಾಡಿ ಮತ್ತು Enter ಕೀಲಿಯನ್ನು ಒತ್ತಿ
ಸಿಎ3 ಸೆಲ್ ನಲ್ಲಿನ ಬೆಲೆಯು ಸಿಎ4 ಸೆಲ್ ನ ಬೆಲೆಗಿಂತ ಹೆಚ್ಚಾಗಿರುವುದರಿಂದ ಟ್ರೂ ಎನ್ನುವ ಫಲಿತಾಂಶ ಪ್ರದರ್ಶಿತವಾಗುತ್ತದೆ
ಈಗ ಸಮ ಚಿನ್ಹೆ ಸಿಎ3 ಲೆಸ್ ದೆನ್ ಸಿಎ4 ಎಂದು ನಿಬಂಧನಾತ್ಮಕ ಹೇಳಿಕೆಯನ್ನು ಬದಲಿಸೋಣ
Enter ಕೀಲಿಯನ್ನು ಒತ್ತಿರಿ
ಫಾಲ್ಸೆ ಎಂದು ಫಲಿತಾಂಶ ಪ್ರಕಟವಾಗುತ್ತದೆ
ಇದೇ ಮಾದರಿಯಲ್ಲಿ ನಾವು ವಿವಿಧ ಹೇಳಿಕೆಗಳನ್ನು ಅನ್ವಯಿಸಿ ಫಲಿತಾಂಶವನ್ನು ಪರೀಕ್ಷಿಸಬಹುದು
ಈ ರೀತಿಯ ಹೇಳಿಕೆಗಳು ದೊಡ್ಡ ಮೊತ್ತದ ದತ್ತಾಂಶಗಳ ವ್ಯವಹಾರದಲ್ಲಿ ಅನುಕೂಲಕರವಾಗಿರುತ್ತವೆ
ಇದೇ ರೀತಿಯಲ್ಲಿ ನೀವು ಐಎಫ್ ಮತ್ತು ಒರ್ ನಿಬಂಧನೆಗಳನ್ನು ಕೂಡ ದತ್ತಾಂಶಗಳ ಮೇಲೆ ನಿಬಂಧನೆಗಳಿಗೆ ಅನುಸಾರವಾಗಿ ಟ್ರೂ ಎನ್ನುವ ಫಲಿತಾಂಶವನ್ನು ಮುದ್ರಿಸಲು ಅನ್ವಯಿಸಬಹುದು
ಸಿಎ10 ಸೆಲ್ ಅನ್ನು ಕ್ಲಿಕ್ಕಿಸಿ ಮತ್ತು ಅಲ್ಲಿ ಸಮ ಚಿನ್ಹೆ ಐಎಫ್ ಮತ್ತು ಬಂಧಕದ ಬ್ರೇಸಸ್ ಒಳಗೆ ಸಿಎ3 ಗ್ರೇಟರ್ ದೆನ್ ಸಿಎ4 ಅರ್ಧವಿರಾಮ ಪುನಃ ಡಬಲ್ ಕೋಟ್ ನ ಒಳಗೆ ಪೊಸಿಟಿವ್ ಎಂದು ಅರ್ಧವಿರಾಮ ಮತ್ತು ಪುನಃ ಡಬಲ್ ಕೋಟ್ ನ ಒಳಗೆ Negativeಎಂದು ಟೈಪ್ ಮಾಡಿ
ಸಿಎ3 ಸೆಲ್ ನಲ್ಲಿನ ಬೆಲೆಯು ಸಿಎ4 ಸೆಲ್ ನಲ್ಲಿನ ಬೆಲೆಗಿಂತ ಜಾಸ್ತಿಯಾಗಿದ್ದೆರೆ Positiveಎಂದೂ ಇಲ್ಲದಿದ್ದರೆ ನೆಗೇಟಿವ್ ಎಂದೂ ಪ್ರದರ್ಶಿತವಾಗುತ್ತದೆ
Enter ಕೀಲಿಯನ್ನು ಒತ್ತಿರಿ
6000 ರೂಪಾಯಿಗಳು 800 ರೂಪಾರೂಪಾಯಿಗಳಿಗಿಂತ ಜಾಸ್ತಿಯಾಗಿರುವುದರಿಂದ ಫಲಿತಾಂಶವುPositive ಎಂದು ಪ್ರದರ್ಶಿತವಾಗಿರುವುದನ್ನು ಗಮನಿಸಿ
ಈಗ ನಿಬಂಧನಾತ್ಮಕ ಹೇಳಿಕೆಯನ್ನುಗ್ರೇಟರ್ ದೆನ್ ನಿಂದ ಲೆಸ್ ದೆನ್ ಎಂದು ಬದಲಾಯಿಸಿEnter ಕೀಲಿಯನ್ನು ಒತ್ತಿರಿ
ಸಿಎ3 ಸೆಲ್ ನಲ್ಲಿನ ಬೆಲೆಯು ಸಿಎ4 ಸೆಲ್ ನಲ್ಲಿನ ಬೆಲೆಗಿಂತ ಹೆಚ್ಚಾಗಿರುವುದರಿಂದ ಫಲಿತಾಂಶವು ನೆಗೇಟಿವ್ ಎಂದು ಪ್ರದರ್ಶಿತವಾಗುವುದನ್ನು ಗಮನಿಸಿ
ಸಿಎ3 ಮತ್ತು ಸಿಎ4 ಸೆಲ್ ನಲ್ಲಿ ದತ್ತಾಂಶವನ್ನು ಬದಲಾಯಿಸದರೆ ಫಲಿತಾಂಶದಲ್ಲೂ ಬದಲಾವಣೆಯನ್ನು ಗಮನಿಸಬಹುದು
ನೆಗೇಟಿವ್ ಎಂದು ಈಗ ಫಲಿತಾಂಶವು ಪ್ರಕಟವಾಗಿದೆ
ಈಗ ಸಿಎ4 ಸೆಲ್ ನಲ್ಲಿನ ಬೆಲೆಯನ್ನು 7000 ರುಪಾಯಿಗಳಿಗೆ ಹೆಚ್ಚಿಸೋಣ ಮತ್ತು Enter ಕೀಲಿಯನ್ನು ಒತ್ತೋಣ
ಈಗ ಫಲಿತಾಂಶವು ಸ್ವತಃ ಪೊಸಿಟಿವ್ ಎಂದು ಪರಿವರ್ತಿತವಾಗುತ್ತದೆ
ಪುನಃ ಸಿಎ4 ಸೆಲ್ ನಲ್ಲಿನ ಬೆಲೆಯನ್ನು 800 ರೂಪಾಯಿಗಳಿಗೆ ಇಳಿಸೋಣ ಮತ್ತು Enter ಕೀಲಿಯನ್ನು ಒತ್ತೋಣ
ಫಲಿತಾಂಶವು ಸ್ವತಃ ಮೊದಲಿನಂತೆಯೇ ನೆಗೇಟಿವ್ ಎಂದು ಬದಲಾಗುತ್ತದೆ
ಈದೀಗ ಮಾಡಿದ ಪರಿವರ್ತನೆಗಳನ್ನು ಡಿಲೀಟ್ ಮಾಡೋಣ
ಮುಂದೆ ಕೆಲ ಅಂಕಗಣಿತದ ಮತ್ತು ಸಂಖ್ಯಾಶಾಸ್ತ್ರದ ಕೆಲಸಗಳನ್ನು ಕಲಿಯೋಣ
ಮೂಲಭೂತವಾದ ಅಂಕಗಣಿತದ ಕೆಲಸಗಳೆಂದರೆ ಕೂಡಿಸಲು ಸುಮ್ ಗುಣಾಕರಕ್ಕೆ ಪ್ರೊಡಕ್ಟ್ ಭಾಗಾಕಾರಕ್ಕೆ ಕ್ವೋಷೆಂಟ್ ಕೋಶಂಟ್ ಮತ್ತು ಈ ಹಿಂದಿನ ಟ್ಯುಟೋರಿಯಲ್ ಗಳಲ್ಲಿ ಕಲಿತ ಇನ್ನಿತರ ಅಂಶಗಳು
ಈಗ ಸುಮ್ ಪ್ರೊಡಕ್ಟ್ ಮತ್ತು ಕ್ವೋಷೆಂಟ್ ನ ಕೆಲಸಗಳನ್ನು ಪರಿಶೀಲಿಸಲು ಒಂದಷ್ಟು ಕಾರ್ಯಗಳನ್ನು ಮಾಡೋಣ
ಶೀಟ್ 3 ಅನ್ನು ಆಯ್ದುಕೊಳ್ಳಿ
50100 ಮತ್ತು 150 ಸಂಖ್ಯೆಗಳನ್ನು ಕ್ರಮವಾಗಿ ಬ್1 ಬ್2 ಮತ್ತು ಬ್3 ಸೆಲ್ ಗಳಲ್ಲಿ ನಮೂದಿಸಿ
ಆ4 ಸೆಲ್ ಅನ್ನು ಕ್ಲಿಕ್ಕಿಸಿ ಮತ್ತು ಸುಮ್ ಎಂದು ಟೈಪ್ ಮಾಡಿ
ಬ್4 ಸೆಲ್ ಅನ್ನು ಕ್ಲಿಕ್ ಮಾಡಿ
ಈ ಸೆಲ್ ನಲ್ಲಿಯೇ ನಾವು ಫಲಿತಾಂಶವನ್ನು ಲೆಕ್ಕಿಸಬೇಕು
ಅಲ್ಲಿ ಸಮ ಚಿನ್ಹೆ ಸುಮ್ ಎಂದೂ ಮತ್ತು ಬಂಧಕದ ಬ್ರೇಸ್ ಒಳಗೆ ಬ್1 ಅರ್ಧವಿರಾಮ ಬ್2 ಅರ್ಧವಿರಾಮ ಬ್3 ಎಂದೂ ಟೈಪ್ ಮಾಡಿ
Enter ಕೀಲಿಯನ್ನು ಒತ್ತಿರಿ
300 ಎಂದು ಫಲಿತಾಂಶವು ಪ್ರಕಟವಾಗಿರುವುದನ್ನು ಗಮನಿಸಿ
ನೀವು ಸೆಲ್ ಗಳಲ್ಲಿನ ಬೆಲೆಗಳ ವ್ಯಾಪ್ತಿಯನ್ನು ಕೂಡ ಕಂಡುಹಿಡಿಯಬಹುದು
ಬ್4 ಸೆಲ್ ಅನ್ನು ಪುನಃ ಕ್ಲಿಕ್ಕಿಸಿ
ಈಗ ಬಂಧಕದ ಬ್ರೇಸಸ್ ಒಳಗಡೆ ಬ್1 ಅರ್ಧವಿರಾಮ ಬ್2 ಅರ್ಧವಿರಾಮ ಬ್3 ಎನ್ನುವುದರ ಬದಲಾಗಿ ಬ್1 ವಿವರಣಾತ್ಮಕ ಚಿನ್ಹೆB3 ಎಂದು ಟೈಪ್ ಮಾಡಿ
Enter ಅನ್ನು ಒತ್ತಿರಿ
ಮತ್ತೊಮ್ಮೆ 300 ಎಂದು ಫಲಿತಾಂಶವು ಪ್ರಕಟವಾಗುತ್ತದೆ
ಆ5 ಸೆಲ್ ಅನ್ನು ಕ್ಲಿಕ್ಕಿಸಿ ಮತ್ತು ಪ್ರೊಡಕ್ಟ್ ಎಂದು ಟೈಪ್ ಮಾಡಿ
ಬ್5 ಸೆಲ್ ಅನ್ನು ಕ್ಲಿಕ್ ಮಾಡಿ
ಇಲ್ಲಿ ಸಮ ಚಿನ್ಹೆ ಪ್ರೊಡಕ್ಟ್ ಎಂದೂ ಮತ್ತು ಬಂಧಕದ ಒಳಗೆ ಬ್1 ವಿವರಾಣಾತ್ಮಕ ಚಿನ್ಹೆ ಬ್3 ಎಂದು ಟೈಪ್ ಮಾಡಿ
Enter ಅನ್ನು ಒತ್ತಿರಿ
750000 ಎಂದು ಫಲಿತಾಶವು ಪ್ರಕಟವಾಗುವುದನ್ನು ಗಮನಿಸಿ
ಕ್ವೋಷೆಂಟ್ ನ ಕೆಲಸಗಳನ್ನು ನೋಡೋಣ
ಆ6 ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಕ್ವೋಷೆಂಟ್ ಎಂದು ಟೈಪ್ ಮಾಡಿ
ಈಗ ಬ್6 ಸೆಲ್ ಅನ್ನು ಕ್ಲಿಕ್ ಮಾಡಿ
ನಾವು ಈ ಸೆಲ್ ಅನ್ನು ಫಲಿತಾಂಶವನ್ನು ಪಡೆಯಲು ಬಳಸಲಿದ್ದೇವೆ
ಮತ್ತು ಅಲ್ಲಿ ಸಮ ಚಿನ್ಹೆ ಕ್ವೋಷೆಂಟ್ ಮತ್ತು ಬಂಧಕದ ಒಳಗೆ ಬ್2 ಅರ್ಧವಿರಾಮ ಬ್1 ಎಂದು ಟೈಪ್ ಮಾಡಿ
Enter ಅನ್ನು ಒತ್ತಿರಿ
ಸಂಖ್ಯೆ 100 ಸಂಖ್ಯೆ 50 ರಿಂದ ಭಾಗವಾಗಿರುವುದರಿಂದ 2 ಎಂದು ಫಲಿತಾಂಶವು ಪ್ರಕಟವಾಗುತ್ತದೆ
ಇದೇ ರೀತಿಯಲ್ಲಿ ನಾವು ಕ್ಯಾಲ್ಕ್ ಅನ್ನು ಉಪಯೋಗಿಸಿ ವಿವಿಧ ಅಂಕಗಣಿತಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಬಹುದು
ಈಗ ಸಂಖ್ಯಾಶಾಸ್ತ್ರದ ಕಾರ್ಯಗಳನ್ನು ಅನ್ವಯಿಸುವುದನ್ನು ಕಲಿಯೋಣ
ಸಂಖ್ಯಾಶಾಸ್ತ್ರದ ಕಾರ್ಯಗಳು ಸ್ಪ್ರೆಡ್ ಶೀಟ್ ನಲ್ಲಿನ ದತ್ತಾಂಶಗಳ ವಿಂಗಡಿಸುವಿಕೆಗೆ ಉಪಯುಕ್ತವಾಗಿವೆ
ಉದಾಹರಣೆಗಾಗಿ ಕೌಂಟ್ ಮಿನ್ ಮ್ಯಾಕ್ಸ್ ಮೀಡಿಯನ್ ಮೋಡ್ ಮುಂತಾದ ಕಾರ್ಯಗಳು ಮತ್ತು ಸ್ವಭಾವದಿಂದ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ ಅಂಶಗಳು
ಮೊದಲಿಗೆ ಶೀಟ್ 1 ಅನ್ನು ಕ್ಲಿಕ್ ಮಾಡಿ
ಸಂಖ್ಯಾಶಾಸ್ತ್ರವನ್ನು ಉಪಯೋಗಿಸಿ ಗರಿಷ್ಠ ಕನಿಷ್ಠ ಮತ್ತು ಮಧ್ಯದ ಬೆಲೆಗಳನ್ನು ಕಂಡುಹಿಡಿಯಲು ಕಲಿಯೋಣ
ಫಲಿತಾಂಶವು ಪ್ರಕಟಗೊಳ್ಳಬೇಕಾದ ಸಿಎ10 ಸೆಲ್ ಅನ್ನು ಕ್ಲಿಕ್ ಮಾಡೋಣ
ಕೋಸ್ಟ್ ಶೀರ್ಷಿಕೆಯ ಅಡಿಯಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಹೊಂದಿದ್ದೇವೆ
300 ರೂಪಾಯಿಗಳು ಕನಿಷ್ಠತಮ ಬೆಲೆಯಾಗಿದೆ
6000 ರೂಪಾಯಿಗಳು ಗರಿಷ್ಠತಮ ಬೆಲೆಯಾಗಿದೆ
ಇವೆಲ್ಲವೂ ನಾವು ಆಯಾ ಕಾರ್ಯಗಳನ್ನು ಮಾಡಿದಾಗ ಪ್ರಕಟವಾಗಬೇಕಾದ ಫಲಿತಾಂಶಗಳು
ಸಿಎ10 ಸೆಲ್ ನಲ್ಲಿ ಸಮ ಚಿನ್ಹೆ ಮ್ಯಾಕ್ಸ್ ಮತ್ತು ಬಂಧಕದ ಒಳಗೆ ಸಿಎ3 ವಿವರಣಾತ್ಮಕ ಚಿನ್ಹೆ ಸಿಎ7 ಎಂದು ಟೈಪ್ ಮಾಡಿ
Enter ಕೀಲಿಯನ್ನು ಒತ್ತಿರಿ
ಕಾಲಮ್ ನಲ್ಲಿರುವ ಗರಿಷ್ಠ ಬೆಲೆಯಾಗಿರುವ 6000 ವು ಫಲಿತಾಂಶವಾಗಿ ಪ್ರಕಟವಾಗಿರುವುದನ್ನು ಗಮನಿಸಿ
ಈಗ ಮ್ಯಾಕ್ಸ್ ಹೇಳಿಕೆಯ ಜಾಗದಲ್ಲಿ ಮಿನ್ ಎನ್ನುವ ಹೇಳಿಕೆಯನ್ನು ದಾಖಲಿಸೋಣ
ಮತ್ತು Enter ಕೀಲಿಯನ್ನು ಒತ್ತೋಣ
ಕಾಲಮ್ ನ ಕನಿಷ್ಠತಮ ಬೆಲೆಯಾದ 300 ಫಲಿತಾಂಶವಾಗಿ ಪ್ರಕಟವಾಗಿರುವುದನ್ನು ಗಮನಿಸಿ
ಮಧ್ಯದ ಬೆಲೆಯನ್ನು ಕಂಡುಕೊಳ್ಳಲು ಮಿನ್ ಎಂಬ ಹೇಳಿಕೆಯ ಜಾಗದಲ್ಲಿ MEDIANಎಂದು ನಮೂದಿಸಿ ಮತ್ತು Enter ಕೀಲಿಯನ್ನು ಒತ್ತಿರಿ
ಕಾಲಮ್ ನಲ್ಲಿನ ಮಧ್ಯದ ಬೆಲೆಯಾದ 800 ಫಲಿತಾಂಶವಾಗಿ ಪ್ರಕಟವಾಗುತ್ತದೆ
ಇದೇ ರೀತಿಯಲ್ಲಿ ನೀವು ಸಂಖ್ಯಾಶಾಸ್ತ್ರದ ಕಾರ್ಯಗಳನ್ನು ಬಳಸಿ ದತ್ತಾಂಶಗಳನ್ನು ಅದಕ್ಕೆ ತಕ್ಕನಾಗಿ ವಿಂಗಡಿಸಬಹುದು
ಈ ಸೆಲ್ ನಲ್ಲಿ ಮಾಡಿದ ಬದಲಾವಣೆಗಳನ್ನು ಡಿಲೀಟ್ ಮಾಡೋಣ
ಸಂಖ್ಯೆಗಳನ್ನು ಸರಿಹೊಂದಿಸಲು ಕಲಿಯೋಣ
ಕೋಸ್ಟ್ ಶೀರ್ಷಿಕೆಯ ಅಡಿಯಲ್ಲಿ ಕೆಲ ಬದಲಾವಣೆಗಳನ್ನು ಮಾಡೋಣ
ನಾವು 6000 ಅನ್ನು 600034 ಎಂದು 600 ಅನ್ನು 6004 ಎಂದು ಮತ್ತು 300 ಅನ್ನು 3003 ಎಂದು ಪರಿವರ್ತಿಸೋಣ
ಈಗ ಬ್11 ಸೆಲ್ ಅನ್ನು ಕ್ಲಿಕ್ ಮಾಡಿ ರೌಂಡಿಂಗ್ ಒಎಫ್ಎಫ್ ಎಂದು ಶೀರ್ಷಿಕೆಯನ್ನು ನಮೂದಿಸಿ
ಸಿಎ11 ಸೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ನಾವು ಕೋಸ್ಟ್ ಶೀರ್ಷಿಕೆಯ ಅಡಿಯಲ್ಲಿನ ಬೆಲೆಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಲಿದ್ದೇವೆ
ಸಿಎ11 ಸೆಲ್ ನಲ್ಲಿ ಸಮ ಚಿನ್ಹೆ ಸುಮ್ ಮತ್ತು ಬಂಧಕದ ಒಳಗೆ ಸಿಎ3 ವಿವರಾಣಾತ್ಮಕ ಚಿನ್ಹೆ ಸಿಎ7 ಎಂದು ಟೈಪ್ ಮಾಡಿ
ಈಗ Enter ಕೀಲಿಯನ್ನು ಒತ್ತಿ
ಗಮನಿಸಿ 970104 ಎನ್ನುವುದು ಒಟ್ಟು ಮೊತ್ತ
ನಮ್ಮ ಫಲಿತಾಂಶದಲ್ಲಿ ನಮಗೆ ದಂಶಾಶ ಸ್ಥಾನವು ಬೇಡವೆಂದಿಟ್ಟುಕೊಳ್ಳೋಣ
ಇದಕ್ಕೆ ಸರಳ ಉಪಾಯವೆಂದರೆ ಫಲಿತಾಂಶದ ಸಮೀಪದ ಪೂರ್ಣಾಂಕಕ್ಕೆ ಸರಿಹೊಂದಿಸುವುದು
970104 ಎಂಬ ಒಟ್ಟು ಮೊತ್ತವನ್ನು ಹೊಂದಿರುವ ಸೆಲ್ ಅನ್ನು ಕ್ಲಿಕ್ ಮಾಡೋಣ
ಅಲ್ಲಿ ಸಮ ಚಿನ್ಹೆ ರೌಂಡ್ ಎಂದೂ ಬಂಧಕವನ್ನು ತೆರೆದು ಸುಮ್ ಎಂದೂ ಪುನಃ ಬಂಧಕದೊಳಗೆ ಸಿಎ3 ವಿವರಾಣಾತ್ಮಕ ಚಿನ್ಹೆ ಸಿಎ7 ಎಂದೂ ಟೈಪ್ ಮಾಡಿ
ಬಂಧಕವನ್ನು ಮೊಚ್ಚೋಣ ಮತ್ತು Enter ಕೀಲಿಯನ್ನು ಅನ್ನು ಒತ್ತೋಣ
ನೀವು ಗಮನಿಸಿ ಈಗ ಫಲಿತಾಂಶವು 970104 ಎಂಬ ದಶಾಂಶವುಳ್ಳ ಸಂಖ್ಯೆಯಿದ 9701 ಎಂಬ ಹತ್ತಿರದ ಪೂರ್ಣಾಂಕಕ್ಕೆ ಸರಿಹೊಂದಿದೆ
ದಂಶಾಂಶವಿರುವ ಸಂಖ್ಯೆಗಳನ್ನು ಮೇಲಿನ ಅಥವಾ ಕೆಳಗಿನ ಪೂರ್ಣಾಂಕಗಳಿಗೆ ಸರಿಹೊಂದಿಸಬಹುದು
ಫಲಿತಾಂಶವಿರುವ ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿರುವ ರೌಂಡ್ ಎಂಬ ಹೇಳಿಕೆಯನ್ನು ರೌಂಡಪ್ ಎಂದು ಬದಲಾಯಿಸಿ
ಈಗ Enter ಕೀಲಿಯನ್ನು ಒತ್ತಿರಿ
9702 ಎಂದು ಫಲಿತಾಂಶವು ಪ್ರಕಟವಾಗಿರುವುದನ್ನು ಗಮನಿಸಿ
ಇದು ಮೇಲಿನ ಪೂರ್ಣಾಂಕವಾಗಿದೆ
ಕೆಳಗಿನ ಪೂರ್ಣಾಂಕಕ್ಕೆ ಸರಿಹೊಂದಿಸಲು ರೌಂಡಪ್ ನಿಂದ ರೌಂಡ್ಡೌನ್ ಎಂದು ಹೇಳೀಕೆಯನ್ನು ಬದಲಾಯಿಸಿ
ಮತ್ತು Enter ಕೀಲಿಯನ್ನು ಒತ್ತಿರಿ
ಈಗ 9701 ಎಂದು ಕೆಳಗಿನ ಪೂರ್ಣಾಂಕವು ಫಲಿತಾಂಶವಾಗಿ ಪ್ರಕಟವಾಗಿದೆ
personal finance trackerಒಡಿಎಸ್ ನ ಮೂಲ ಸ್ವರೂಪವನ್ನು ಪಡೆಯಲ್ಲು ಪುನಃ ಮೊದಲಿನಂತೆಯೇ ಮಾಡೋಣ
ಇಲ್ಲಿಗೆ ಲಿಬ್ರಿಆಫಿಸ್ ಸಿಎಎಲ್ಸಿ ಮೇಲಿನ ಸ್ಪೋಕನ್ ಟ್ಯುಟೋರಿಯಲ್ ಮುಕ್ತಾಯವಾಗುತ್ತದೆ
ಇಲ್ಲಿ ನಾವು ಈ ಕೆಳಗನವುಗಳನ್ನು ಕಲಿತ್ತಿದ್ದೇವೆ ನಿಬಂಧನಾತ್ಮಕ ಆಪರೇಟರ್ ಗಳು ಐಎಫ್ ಮತ್ತು ಒರ್ ಹೇಳಿಕೆಗಳು ಮೂಲಭೂತ ಸಂಖ್ಯಾಶಾಸ್ತ್ರದ ಕಾರ್ಯಗಳು ಸಂಖ್ಯೆಗಳನ್ನು ಸರಿಹೊಂದಿಸುವುದು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
ಈ ಟ್ಯುಟೋರಿಯಲ್ ನ ಅನುವಾದಕ ಪ್ರಜ್ವಲ್ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು